ಒಂದು ಸ್ಕೂಲ್ ಸ್ಕೂಲ್ ನಲ್ಲಿ ಐದಾರು ಜನ ಕೂಳತಿದಾರೆ ಒಬ್ಬವ ಪೇಪರ್ ಇದು ಮಾಡುತಿದ್ದಾನೆ ಇನ್ನೊಬ್ಬ ಟೇಬಲ್ ಕಟ್ಟುತ್ತಾ ಇದ್ದಾನೆ ಒಬ್ಬ ಬಗ್ಗಿ ನೋಡ್ತಾ ಇದ್ದಾನೆ ಅವ್ನ ಎದುರುಗಡೆ ಬುಟ್ಟಿ ಕೂಡ ಇದೆ ಮೂರ್ ಜನ ಅವ್ರು ಕೂತಿ ಕೆಲಸ ಮಾಡುತಿದ್ದಾರೆ .